ಇಲಿ ಸುತ್ತಮುತ್ತ ಜನಗಳು ಸಹ ಇದ್ದಾರೆ ಒಂದಿಷ್ಟು ಮರಗಳು ಸಹ ಇದೆ ದೊಡ್ಡದಾಗಿ ಅಪ್ಪಾರ್ಟ್ಮೆಂಟ್ ಸಹ ಇದೆ ಈ ಚಿತ್ರದಲ್ಲಿ ನೋಡಬಹುದು ತುಂಬಾ ಜನರಲ್ಲಿ ಓಡಾಡ್ತಾ ಇದ್ದಾರೆ

ಈ ಚಿತ್ರದಲ್ಲಿ ಏನ್ ಒಂದು ಮಸೀದಿಯಲ್ಲಿ ಎಲ್ಲಾ ರೀತಿಯ ಮಕ್ಕಳಿಗಳೆಲ್ಲ ಇಲ್ಲಿ ಪಾಠ ಮಾಡ್ತಾ ಇದ್ದಾರೆ .

ಅದು ಚಿತ್ರಣವಾಗಿದ್ದು ಇಲ್ಲಿ ಅಂದು ರೀತಿಯಾಗಿ ಗ್ರಹಗಳು ಕೂಡ ಇದೇ ರೀತಿಯಾದದೇವಿಗಳು ಆಗೋದು ಬಿಟ್ಟು ಕೊಡಬೇಕು. ದೇವಿನ ನೋಡುತ್ತಿಲ್ಲರು.